ಹ್ಮ್ ಮತ್ತೆ ಇಲ್ಲಿ ಇದಕ್ಕೆ ಯಾವ್ದು ಎಲ್ಲಿ ಅದು Kemmannu .

ಆ ಅಲ್ಲಿ ಅದು ಇದು ಇದ್ಯಲ್ಲ ಯಾವ್ದು boating ಇದೆಯಲ್ಲಾ.

ಹ ಅದು, ಅದು ಇಲ್ಲಿ beach ಸೇರುವಲ್ಲಿ ಇರುದಿಲ್ಲವಾ ಎಲ್ಲೂ?

ಅದು ಇದು beach ಸೇರುವಲ್ಲಿ ನದಿ, beach ಸೇರುವಲ್ಲಿ ಇದೆಲ್ಲ ಅದು ಅಹ್ boating ಎಲ್ಲ ಇರುದಿಲ್ವಾ ಅಲ್ಲಿ?

ಅಲ್ಲಿ photo shoot ಗೆಲ್ಲ ಒಳ್ಳೇದ್ ಆಗ್ತದಲ್ಲ ಬೆಂಗ್ರೆ side ?

ಹ್ಮ್ ಹಾ camera ಇದೆಯ ತಗೊಂಡು ಹೋಗುವ camera ಎಲ್ಲ ಎಲ್ಲ ready ಉಂಟು ಇನ್ನು ಈಗ ಜನ ಮಾಡ್ಬೇಕು ಮಾತ್ರ ಹೋಗ್ಲಿಕ್ಕೆ ಎಲ್ಲಾ ಅಲ್ಲಿ ನಂತ್ರ ಹೊರಡ್ಬೇಕು.

ಹ್ಮ್, beach ನೋಡ್ಲಿಕ್ಕೆ ಅಲ್ಲಾ ಬರ್ತಾರೆ.

ಹ್ಮ್ ಸರಿ ಹಾಗಾದ್ರೆ ನಾಡ್ದು ಬರ್ತಿಯಲ್ಲಾ ಮಾಡ್ತೇನೆ.

ನಮ್ಮ ನಮ್ಮ ದೇಶದಲ್ಲಿ ಹಲವಾರು ಹಬ್ಬಗಳಿವೆ. ಅದರಲ್ಲಿ ಈ ವರ್ಷದಲ್ಲಿ ನಮ್ಗೆ ಇದು ಈ ಬರುವ ಈಗ ಯುಗಾದಿ ಹಬ್ಬ ಬರ್ತಿದೆ.

ಯುಗಾದಿ ಹಬ್ಬದಲ್ಲಿ ಅಂದ್ರೆ ಎಲ್ರೂ ಅಂದ್ರೆ ವರ್ಷದ ಮೊದಲಿನ ಹಬ್ಬ ಅಲಾ. ಹಾಗೆ ಬೇವು ಬೆಲ್ಲ ಎಲ್ಲ ಇಟ್ಟು ಅಂದ್ರೆ ಬೇವು ತಿಂದು ಬೆಲ್ಲ ಅಂದ್ರೆ ತಿನ್ಬೇಕಂತೆ. ಅಂದ್ರೆ ಕಹಿ ಎಲ್ಲಾ ಹೋಗಿ ಸಿಹಿ ಬರ್ತದಂತ ಎಲ್ಲರ ಮನೆಯಲ್ಲಿ ಹಬ್ಬದ ಊಟ ಮಾಡ್ತಾರೆ ಎಲ್ಲ ಪಾಯಸ ಅದು ಇದು ಅಂತ ಯುಗಾದಿ ಹಬ್ಬದಲ್ಲಿ.

ನಮ್ಮ ಇಲ್ಲಿ ಮ್ಯಾಂಗ್ಳೂರ್ ಮ್ಯಾಂಗ್ಳೂರ್ side ಲ್ಲಿ ಚಾಂದ್ರಮಾನ ಯುಗಾದಿ ಸೌರಮಾನ ಯುಗಾದಿ ಇರ್ತದೆ.

ಅಂದ್ರೆ ಸೌರಮಾನ ಯುಗಾದಿಯನ್ನು Brahmins ಮತ್ತೆ ಬೇರೆಯವರೆಲ್ಲ ಮಾಡ್ತಾರೆ. ಬಾಕಿ ಬಾಕಿಯವರಿಗೆಲ್ಲ ಚಂದ್ರಮಾನ ಯುಗಾದಿ ಅದಾ~ ಯುಗಾದಿಯ ನಂತರ ಅಂದ್ರೆ ಯುಗಾದಿ ಬಂತಂದ್ರೆ ಮತ್ತೆ ಎಲ್ಲಾ ಹಬ್ಬ ಒಂದೊಂದಾಗಿ ಬರ್ತಾ ಇರ್ತದೆ ಎಲ್ಲರಿಗೊಂದೆ ಯುಗಾದಿ ಬಂದ್ರೆ ಖುಷಿ. ಅಂದ್ರೆ ವರ್ಷದ ಶುರುವಿನ ಹಬ್ಬ ಅಲಾ ಅದ್ರ ನಂತರ ಇನ್ನು ಒಂದೊಂದೇ ಬರ್ತಾ ಇರ್ತದೆ. ನಾಗರಪಂಚಮಿ ಬರ್ತದೆ ಮತ್ತೆ ದಿ~ ದೀಪಾವಳಿ ಬರ್ತದೆ

ರಕ್ಷಾಬಂಧನ ಎಲ್ಲಾ ಹಬ್ಬ ಬರ್ತದೆ. ಎಲ್ರೂ ಒಟ್ಟು ಸೇರಿ ಮಾಡುವ ಹಬ್ಬ ಅಂದ್ರೆ ಎಲ್ರಿಗೂ ಖುಷಿ ಕೊಡ್ತದೆ ಮನೆಯಲ್ಲಿ ಅಂದ್ರೆ ಎಲ್ರೂ ಹೋಗ್ತಾರೆ ಬಟ್ಟೆ ತೆಗೆದೊಕೊಂಡು ಬರ್ತಾರೆ. ಮನೆಲಿ ಒಂದು ಹಬ್ಬದ ಊಟ ಮಾಡ್ತಾರೆ. ತಿರುಗಾಡ್ಲಿಕ್ಕೆ ಹೋಗ್ತಾರೆ.

ದೀಪಾವಳಿ ಹಬ್ಬ ನಮ್ಮ ದೊಡ್ಡ ಹಬ್ಬ. ಅದು ಮೂರು ದಿನ ಇರ್ತದೆ ಒಂದು ದಿನ ನಾವು ಎಲ್ಲ ಅಂದ್ರೆ ಇಲ್ಲಿ ಮ್ಯಾಂಗ್ಳೂರ್ side ಅಲ್ಲಿ ಅಂದ್ರೆ ಎಲ್ರೂ

ಒಂದು ದಿನ ನೀರು ತುಂಬಿಸುವ ಹಬ್ಬ ಹೇಳ್ತಾರೆ ಅದ್ರ ನಂತರ ಎರಡನೇ ದಿನ ಎಲ್ರೂ ಒಳ್ಳೆ ಸ್ನಾನ ಮಾಡಿ ಬಿಸಿ ಬಿಸಿ ನೀರು ಎಣ್ಣೆ ಹಚ್ಚಿ ಎಲ್ಲ ಸ್ನಾನ ಮಾಡಿ

ಹೊಸ ಬಟ್ಟೆ ಹಾಕಿ ಪಟಾಕಿ ಹೊಡೆಯುವುದು ರಂಗೋಲಿ ಹಾಕುವುದು ತಿರುಗಾಡ್ಲಿಕ್ಕೆ ಹೋಗುವುದು ತುಳುಸಿ ಪೂಜೆ ಮಾಡುವುದು ಅದುವೇ ಎಲ್ರಿಗೂ ಅಂದ್ರೆ ತುಂಬಾ ಎಲ್ರೂ ಒಟ್ಟಿ ಸೇರಿ ಮಾಡ್ತಾರೆ ಪಟಾಕಿ ಬಿಡುವುದೆಲ್ಲ. ಎಲ್ರಿಗೂ ಖುಷಿಯಾಗಿರ್ತಾರೆ ಮೂರನೇ ದಿನ ಎಲ್ಲಾ ಮನೆಯಲ್ಲಿ ಊ~ ಎಲ್ರೂ ಒಳ್ಳೆ ಒಳ್ಳೆ ಊಟ ಮಾಡಿ ತಿರುಗಾಡ್ಲಿಕ್ಕೆ ಹೋಗ್ತಾರೆ ಇಲ್ಲಿ ಅಂದ್ರೆ beach side ಎಲ್ಲ ಹೋಗ್ತಾರೆ.

ಅದ್ರ ನಂತರ रक्षाबंधन ಬರ್ತದೆ. ಅದ್ರಲ್ಲಿಸ ಹಾಗೆ ಅಣ್ಣ ಮತ್ತೆ ತಂಗಿಯ ಹಬ್ಬ. ತಂಗಿಯವರು ಅಣ್ಣ ಅಣ್ಣನಿಗೆ ರಾಖಿ ಕಟ್ತಾರೆ.

ಅಂಗಿ gift ಕೊಡ್ತಾರೆ ಉಡುಗೊರೆ ಕೊಡ್ತಾರೆ.

ಅದ್ರ ನಂತರ ಅಷ್ಟಮಿ ಬರ್ತದೆ ಉಡುಪಿಯಲ್ಲಿ ಅಂದ್ರೆ ಅಷ್ಟಮಿ ಅಂದ್ರೆ ತುಂಬಾ ತುಂಬಾ ಅಂದ್ರೆ ತುಂಬಾ ಗಮ್ಮತಿರ್ತದೆ. ವೇಷ ಹುಲಿ ವೇಷ ಹಾಕ್ತಾರೆ ಹುಲಿ ವೇಷ ಇಲ್ಲಿನ ತುಂಬಾ ತುಂಬಾ ಅಂದ್ರೆ ತುಂಬಾ ಇದು ಹುಲಿವೇಷ್~ ಹುಲಿ ಕುಣಿತ ಇರ್ತದೆ ಕೃಷ್ಣ ಮಠದಲ್ಲಿ ರಥ ಎಳಿತಾರೆ. ಇಲ್ಲಿ ಮೂಡೆ ಮಾಡ್ತಾರೆ ಕಡುಬು ಮಾಡ್ತಾರೆ ಉಡುಪಿಯದ್ದು ಉಡುಪಿಯದ್ದು ಅಂದ್ರೆ s~ special ಅಂದ್ರೆ ಅದೇ ಮೂಡೆ ಕಡುಬು ಎಲ್ಲಾ. ಗಜ್ಜಾಯ ಮತ್ತೆ ಚಕ್ಕುಲಿ ಮಾಡ್ತಾರೆ ಉಂಡೆ ಮಾಡ್ತಾರೆ ಒಂದೊಂದು ಹಬ್ಬದ ಒಂದೊಂದು ವಿಶೇಷತೆ ಇರ್ತದೆ. ಎಲ್ರೂ ಸಂಬಂಧಿಕರು ಒಬ್ರ ಮನೆಗೆ ಒಬ್ರು ಹೋಗ್ತಾರೆ ಬರ್ತಾರೆ ಯಾರದ್ದು ಒಳ್ಳೆ ಬಟ್ಟೆ ಒಳ್ಳೆ ಬಟ್ಟೆ ಎಲ್ಲಾ ತೆಗೊಳ್ಳಿಕ್ಕೆ ಹೋಗ್ತಾರೆ. ಸಾಮಾನು ತರುವುದು ಅದು ತರುವುದು ಇದು ತರುವುದು ಅಂತ ತಿರುಗಾಡಿ ಹಬ್ಬ ಬಂತಂದ್ರೆ ಮಕ್ಳಿಗಂತೂ ಖುಷಿಯೇ ಖುಷಿ. ಅದರ ನಂತರ ಚೌತಿ ಬರ್ತದೆ ಗೌರಿ ಗಣೇಶ ಹಬ್ಬ ಅದುಸ ತುಂಬಾ ಅಂದ್ರೆ ತುಂಬಾ ಇಷ್ಟ ಮಕ್ಳಿಗೆ. ಗಣೇಶ ಬಂತಂದ್ರೆ ತುಂಬಾ ಇಷ್ಟ ಮಕ್~ ಯಾರ ಯಾರ ಮನೆಗೆ ಗಣೇಶ ಹೋಗ್ತದೆ ಅದನ್ನು ನೋಡ್ತಾ ನೋಡ್ತಾ ಬರುವುದು. ಇಲ್ಲಿ ನಾವೆಲ್ಲ ಸಣ್ಣದಿರುವಾಗ ಎಲ್ರ ಮನೆಯಲ್ಲಿ ಹೋಗುವುದು. ಸಾಯಂಕಾಲ ಆದ್ ನಂತರ ಯಾರ ಮನೆ ಎಷ್ಟು ಗಣಪತಿ ನೋಡ್ಕೊಂಡು ನಾವು ಬಂದ್ವಿ ಅಂತ ಲೆಕ್ಕ ಹಾಕುವುದು. ದೊಡ್ಡ ದೊಡ್ಡ ಗಣಪತಿ ಇಡ್ತಾರೆ ದೇವಸ್ಥಾನದಲ್ಲಿ ಎಲ್ಲಾ. ಕೆಲವು ಕಡೆ ಐದು ದಿನ ಇಡ್ತಾರೆ, ಕೆಲವು ಕಡೆ ಏಳು ದಿನ ಇಡ್ತಾರೆ, ಕೆಲವು ಕಡೆ ಹನ್ನೊಂದು ದಿನ ಬರುವಾಗ ಖುಷಿ ಆಗ್ತದೆ ಹೋಗುವಾಗ ಮತ್ತೆ ಬೇಜಾರ್ ಆಗ್ತದೆ. ಹೋಗುವಾಗಸ ಅಷ್ಟೇ ಖುಷಿಯಲ್ಲಿ ಕಳಿಸಿ ಕೊಡ್ತಾರೆ ಮೆರವಣಿಗೆ ವೇಷ ಕುಣಿತ ಎಲ್ಲ ಇರ್ತದೆ ದೇವಸ್ಥಾನದಲ್ಲಿಸ ಹಾಗೆ ಉತ್ಸವ, ಸಂಕ್ರಾಂತಿ ಉತ್ಸವ, ರಥೋತ್ಸವ, ಇದಕ್ಕೆ ಹೋಗುವುದಂದ್ರೆ ಎಲ್ರಿಗೆಸ ಖುಷಿ, ಎಲ್ರೂ ಅಲ್ಲಿ ಒಟ್ಟುಗೂಡಿ ಇರ್ತಾರೆ. ಹಬ್ಬಗಳಲ್ಲಿಸ ಹಾಗೆ ಎಲ್ರೂ ಎಲ್ಲಾ ಮರುತ್ಕೊಂಡು ಎಲ್ಲಾ ಒಟ್ಟು ಸೇರಿ ಅಡುಗೆ ಮಾಡಿ ಊಟ ಮಾಡಿ ಖುಷಿಯಲ್ಲಿ ಇರ್ತಾರೆ ಹಬ್ಬ ಹೊಯ್ತಂದ್ರೆ ಎಲ್ರಿಗೂ ಬೇಜಾರ್.

ನಾನ್ ಆರಾಮ ಇದ್ದೇನೆ ನೀನ್ ಹೇಗಿದ್ದಿಯಾ?

ನಾ ಮನೇಲೆ ಇದ್ದೇನೆ ಮನೇಲೆ ಕೆಲಸ .

ನಾನ್ ಅದೆ ಹೇಳಿದೆ ಅಲ ಅವತ್ತು Axis Bank ಅಲ್ಲಿದ್ದೆ ಸ್ವಲ್ಪ ಕಾರಣ ಬಿಟ್ಟೆ ನಾನು.

ಈಗಾ Infosys ಗೆ try ಮಾಡ್ತಾ ಇದ್ದೇನೆ ನೋಡ್ಬೇಕು ಏನಾಗ್ತಾದೆ ಅಂತ. ಹ ನಾನ್ ಈಗ data science course ಮಾಡ್ತಿದ್ದೇನೆ.

ಅಂದ್ರೆ programming ಎಲ್ಲ ಹೊಸತ್ತೀಗಾ.

ಇಲ್ಲ ಇಲ್ಲ ಈಗ course ಮಾಡ್ತಿದ್ದೇನೆ ಅಷ್ಟೆ ಮತ್ತೆ ಅಹ್ ಹಿಂಗೇ work ಬೇರೆ ಅ part time jobs ಉಂಟಲ ಅದನ್ನ್ ಮಾಡ್ತಿದ್ದೇನೆ. full time job ಎಲ್ಲ ಬಿಟ್ಟೆ ನಾನು.

quit ಮಾಡಿ course ಗೆ ಸ್ವಲ್ಪ time ಬೇಕಾಗ್ತದೆ ಅದಕ್ಕೆ.

ಮತ್ತೆ ನನಿಗೆ programming ಎಲ್ಲ full ಹೊಸತ್ ಹೊಸ ವಿಷಯ so ಅದಕ್ಕೆ time ಕೊಡ್ಬೇಕಂತ ಹೇಳಿ ನಂದು full time job ಇತ್ತಲ್ಲ ಅದನ್ನು ಬಿಟ್ಟೆ.

ಹಾಗೆ ಈಗ ಅದಕ್ಕೆ ಸ್ವಲ್ಪ time ಕೊಡ್ಬೇಕಾಗ್ತಾದೆ classes ಇರ್ತದೆ ಅದ್ರಲ್ಲಿ train it ಅಂತ ಒಂದು ಇದ್ರಲ್ಲಿ ಹು class ಇದ್ ಮಾಡ್ತಿದ್ದೇನೆ course ಮಾಡ್ತಿದ್ದೇನೆ .

ಹ ಇನ್ನು .

ಅದೆ ಏನಾದ್ರು ಒಂದು ಆ ಮಾಡುವಂತದನ್ನ ತುಂಬ ಅದು ಉಪಯೋಗ ಆಗ್ತಾದೆ ಅಲ ಮುಂದೆಗೆ. ಹೌದೌದು ತುಂಬ certificate courses ಎಷ್ಟುಸ ಉಂಟು ಈಗ online ಅಲ್ಲಿ ಎಲ್ಲರು offer ಮಾಡ್ತಾರೆ.

ಹೇಗಿರ್ತದೆ ಕೆಲವೊಂದು courses ಹೇಗಿರ್ತದೆ ಅಂತೆಳಿದ್ರೆ first ಗೆ ನೀವ್ pay ಮಾಡ್ಬೇಕು within ಅವರು ಹೇಳಿದ period ಅಲ್ಲಿ ಮುಗಿಸಿದ್ರೆ ಅವ್ರು ನಿಮಿ~ ನಮಿಗೆ ವಾಪಾಸ್ ಅದನ್ನ refund ಮಾಡ್ತಾರೆ ಆತರದೆಲ್ಲಾ program ತುಂಬ ಉಂಟು ಈಗ.

ಮತ್ತೆ ಯಾವ ನವರಿಗು ಕೂಡ try ಮಾಡ್ಬೋದು.

ನೀನೀಗ commerce ಅಂತ ಹೇಳಿ ಇದು ಮಾಡ್ಬೇಕುಂತ ಇಲ್ಲ.

ಹ ಹಾ ಅದೇ ಕೆಲವೊಂದು ಮಾಡಿದ್ದೆ ಕೆಲವೊಂದು courses ಮಾಡಿದ್ದೆ Infosys ಗೆನೋ ಉಪಯೋಗ ಅಗ್ಬೋದೇನೋ ತೊಂದ್ರೆ ಇಲ್ಲ ಮತ್ತೊಂದು correct ಕೊಡ್ತೇನೆ ಅಂತ ಹೇಳಿದ್ರು ಹಾಗೆ .

ಹ ಯಾವ course ?

ನಾನು ಅದೇ ದಲ್ಲಿ management ನ ಬಗ್ಗೆ ಒಂದು business management ಬಗ್ಗೆ.

ಹಾ ಹಾಗೆ ನೋಡ್ಬೇಕು ನಾಲ್ದು interview ಉಂಟು ಸೋಮವಾರ Infosys ಅಲ್ಲಿ.

ನನಿಗೆ ಕೂಡ Infosys selection ಆಗಿತ್ತು degree ಅಲ್ಲಿರುವಾಗ ನಾನ್ ಹೋಗ್ಲಿಲ್ಲಾ.

ನಾನ್ ಆಗ ಮಾಡ್ಬೇಕಂತ ಇತ್ತು

ನಾನು ಇದಿಕ್ಕೆ masters ಮಾಡ್ಲಿಕ್ಕೆ ಹೋದೆ. ಹೇಗೆ ಅಲ್ಲಿ ವ್ಯವಸ್ಥೆ ಎಲ್ಲ ಹೇಗೆ ಉಂಟು? ಇಲ್ಲ ನಾನ್ ಹೋಗ್ಲಿಲ್ಲಾ Infosys ಗೆ. ಹ ನೀವು interview ಗೆ ಹೋಗಿದ್ದಲಾ.

ಹ interview ಇದು college campus ಬಂದಿತ್ತಲ್ಲಾ.

Campus selection ಆಗಿತ್ತು ಈ ಇದ್ರಲ್ಲಿ Infosys Wipro Accenture ಮೂರ್ ಕೂಡ ಆಗಿತ್ತು. ಹಾ ಹಾ ಎಂತ ನೀವೆಲ್ಲಾ ಸ್ವಲ್ಪ ವರ್ಷ ಇರುದು ಮತ್ತೆ ಬೇರೆದಕ್ಕೆ ಹೋಗ್ಬೋದಲ್ಲ. ಇಲ್ಲ ನನ್ನ friends ಆಗ join ಆದವರು ಇನ್ನು ಕೂಡ ಇದ್ದಾರೆ ಈಗ ಒಳ್ಳೆ ಇದ್ರಲ್ಲಿ ಇದ್ದಾರೆ post ಅಲ್ಲಿ ಇದ್ದಾರೆ.

ಹೋಗಿ ನೀವು attend ಆಗಿ ಒಳ್ಳೆ career ಉಂಟು ಅಂದ್ರೆ timings choose ಆದ್ರೆ ನೀವ್ ಹೋಗ್ಬೋದು.

ನನಿಗೆ ಆಗ ಹೋಗ್ಲಿಲ್ಲ ಅಂತ ಹೇಳಿ ಈಗ regret ಆಗ್ತಾದೆ ಕೆಲವೊಮ್ಮೆ.

Because ಅವ್ರಿಗಾ nearly lakh salary ತೆಗಿತಿದ್ದಾರೆ ಆ time ಅಲ್ಲಿ join ಆದವ್ರು ನನ್ನ ಜೊತೆ select ಆದವರು. ಹ ಹಾ ಹೌದೌದು ಏನ್ ತೊಂದ್ರೆ ಇಲ್ಲಅಲ್ಲ? ಹೌದೌದು ಯಾವಾಗ interview ? ಸೋಮವಾರ ಒಂದು ಹೋಗಿ ನೋಡ್ಬೇಕು.

ಹಾಗಾಗಿ ಹೇಳಿದ್ರು ಹಾಗೆ. ಸೇರಿ ಹಾಗಾದ್ರೆ ಸ್ವಲ್ಪ disturbance ಕೂಡ ಉಂಟು. .

ಹಾ ನಾನ್ ಆರಾಮ ಇದ್ದೇ ನೀನ್ ಹೇಗಿದ್ಯಾ?

ನಾನು ಈಗ ಅದೇ ಊಟ ಮಾಡಿ ಅಷ್~ ಕುತ್ಕೊಳ್ಳುದು ಅಷ್ಟೇ ಈಗ.

ಹಾ ರಜೆ ಈಗ ಈಗ್ call ಮಾಡಿದ್ದು ತುಂಬಾ ದಿವಸ ಆಯ್ತಾಲ್ವ? ಹೌದೌದು .

ಹೌದಾ ನಾ ಹಾಗೆ ಈಗ ರಜೆ ಹಾಗೆ. ಹಾ ಹಾ ಈಗ ಸ್ವಲ್ಪ free time ಅಲ್ಲ rest time .

ಹಾ ಹೌದು ನಮಗೆ ರಜೆಯೆಲ್ಲ ಉಂಟು. ಹಾ ಹಾಗೆ ಮತ್ತೆ ಮನೆಯಲ್ಲಿ ಎಲ್ಲ ಹೇಗಿದ್ದಾರೆ? ಹಾ ಮನೆಯಲ್ಲಿ ಎಲ್ಲ ಆರಾಮ್. ನಿಮ್ಮದು? ಹಾ ಆರಾಮ್ ಎಲ್ಲಾ ಮತ್ತೆ ಎಲ್ಲಿ ನೀವು ಎಲ್ಲಿ ಇ~ ಇರುದು ನೀವು?

ಅದೇ ಮುಂಚೆ ಆದ್ರೆ ಒಟ್ಟಿಗೆ ಇದ್ವಿ ಅಲ್ವ ಹಾಗೆ. ಹೌದು ಮೊದ್ಲು ಎಲ್ಲ ಮಾತಾಡ್ಲಿಕ್ಕೆ ಎಲ್ಲ ಸಿಕ್ತಿದ್ವಿ. ಹೌದು ಒಟ್ಟಿಗೆ ಸಿಕ್ತಿದ್ವಿ ಈಗ ಬೇರೆ ಬೇರೆ college ಆಗಿ ಈಗ ಬೇರೆ ಕೆಲಸ ಎಲ್ಲ ಬೇರೆ ಅಲ್ಲ. ಹೌದೌದು ನೋಡ್ಲಿಕ್ಕೂನು ಇಲ್ಲ ಮಾತಡ್ಲಿಕ್ಕು ಇಲ್ಲ. ಎಲ್ಲ ಕೆಲಸದಲ್ಲಿ ಇರ್ತರ ಅಂತ.

ಕೆಲ್ಸ ಅವರೇ busy .

ತುಂಬಾ ದಿವಸ ಆಯ್ತಲ್ಲ ಎಲ್ಲ ಸಿಕ್ಕದೆ . ಒಂದ್ಸಲ ಒಟ್ಟ್ ಆಗುವ ಹಾ?

ರಜೆ ಮಾಡ್ಬೇಕಾಗ್ತದೆ ಎಂತ ಗಮ್ಮತ್ ಉಂಟಾ? ಅದೇ ಹೀಗೇನೇ ಮಾಡುವಾ ಅಂತ ತುಂಬಾ ದಿವಸಾ ಆಯ್ತಾಲ್ವ ನಾವೆಲ್ಲ. ಹೌದೌದು ಎಲ್ಲಾರತ್ರ ಕೇಳುವ ಅಂತ. ಹಾ ಅದೇ ಎಲ್ಲರನ್ನೂ ಕರಿವಾ ಒಮ್ಮೆ ಒಂದ್ದಿವಸ ಅದಿಕ್ಕೆ.

ಅವರು ಅಲ್ಲಲ್ಲಿ ಇದ್ದರಲ್ಲ ಎಲ್ಲ ಹಾಗೆ.

ಹಾಗೆ ಹೇಳ್ತೇನೆ ನೀವ್ ಇದ್ದೀರಲ್ಲ?

ಒಂದು ಹೇಳ್ತೀನಿ ಯಾವಾಗ ಅಂತ ನಾವು.

ಅದೇ ನಿಮ್ಗೆ ಸಿಗ್ತಾರಾ ಬೇರೆ ಅವ್ರು? ಕೆಲವೊಬ್ರು ಮಾತ್ರ contact ಇದ್ದಾರೆ ಮರ್ರೆ ಒಂದು ಮೂರ್ ನಾಕ್ ಜನ ಬೇರೆ ಮತ್ತೆ ಯಾರು ಇಲ್ಲ. ನಂಗೆಸಾ ಮೂರ್ ನಾಕ್ ಇದ್ದಾರೆ ಮತ್ತೆ ಎಲ್ಲಿ ಇದ್ದಾರ ಅವರೆಲ್ಲ.

ಅವರವರ ಹಾಗೆ. College ಮುಗಿದ ನಂತ್ರ ಸುದ್ದಿ ಇಲ್ಲ ಅವರದ್ದೆಲ್ಲ. College ಅಲ್ಲಿ ಇರುವಾಗ ನಾವ್ ಮತ್ತೆ ಒಟ್ಟಿಗೆ ಇರುದು, ಒಟ್ಟಿಗೆ ಕೆಲಸ ಮಾಡುವಾ ಹಾಗೆ ಹೀಗೆ ಎಲ್ಲ ಹೇಳುದು.